ಇದೊಂದು ಉ- ಮನೆ ಗ್ರಂಥಾಲಯ ಲೈಬ್ರರಿ ಇದೆ. ಮತ್ತೆ ಇಲ್ಲಿ ಸುತ್ತ ಗೇಟ್ ಗಳನ್ನ ಆಕಿದರೆ. ಕಮ್ ಕೆ ಮತ್ತೆ ಗಿಡ ಮರಗಳೆಲ್ಲ ಬೆಳೆದಿದಾವೆ. ಒಂದು ರೋಡು ಕಲ್ಗಳೆಲ್ಲ ಕೂಡ--